ಲಿನಕ್ಸ್ ಫೈಲ್ ಗುಣಲಕ್ಷಣಗಳ ಬಗ್ಗೆ ಇರುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ತಮಗೆಲ್ಲರಿಗೂ ಸ್ವಾಗತ
ಈ ಟ್ಯುಟೋರಿಯಲ್ ಗೆ ಪೂರ್ವಾಪೇಕ್ಷಿತವಾದ ಅಂಶಗಳೆಂದರೆ ಎಕ್ಸಾಂಪಲ್1 ಎಕ್ಸಾಂಪಲ್2 ಎಕ್ಸಾಂಪಲ್3 ಎಕ್ಸಾಂಪಲ್4 ಎಕ್ಸಾಂಪಲ್5 ಮತ್ತು ಟೆಸ್ಟ್ಚೌನ್ ಹೆಸರಿನ ಖಾಲಿ ಫೈಲ್ಗಳನ್ನು ನಿರ್ಮಿಸುವುದು
ದಯವಿಟ್ಟು test chown ಮತ್ತು ಡೈರೆಕ್ಟರಿ1 ಎಂಬ ಹೆಸರಿನ ಖಾಲಿ ಡೈರಕ್ಟರಿಯನ್ನು ರಚಿಸಿ
ಫೈಲ್ ಗಳ ಲಕ್ಷಣವನ್ನು ಮೆಟಾಡೇಟಾ ಎನ್ನುತ್ತಾರೆ ಇದು ಕಂಪ್ಯೂಟರ್ ಫೈಲ್ ಅನ್ನು ವಿವರಿಸುತ್ತದೆ ಅಥವಾ ಅದಕ್ಕೆ ಸಂಬಂಧಿಸಿರುತ್ತದೆ
ಫೈಲ್ ಲಕ್ಷಣವೆಂದರೆ ಅದೊಂದು ಸೂಚ್ಯಂಶವಾಗಿದೆ
ಅದರಲ್ಲಿ ಫೈಲ್ ನ ಯಜಮಾನ ಯಾರು ಅದು ಯಾವ ಪ್ರಕಾರದಲ್ಲಿದೆ ಅದರ ಪ್ರವೇಶಾನುಮತಿ ಇತ್ಯಾದಿಗಳ ವಿವರಣೆ ಇರುತ್ತದೆ
c ಹ್ ಔನ್ ಎಂಬ ಕಮಾಂಡ್ ಅನ್ನು ಫೈಲ್ ನ ಅಥವಾ ಡೈರಕ್ಟರಿಯ ಯಾಜಮಾನ್ಯವನ್ನು ಬದಲಿಸಲು ಬಳಸಲಾಗುತ್ತದೆ
ಇದು ಒಂದು ಅಡ್ಮಿನ್ ಕಮಾಂಡ್ ಆಗಿದೆ ಹಾಗಾಗಿ ಕೇವಲ ಮೂಲ ಬಳಕೆದಾರನು ಫೈಲ್ ಅಥವಾ ಡೈರಕ್ಟರಿಯ ಯಾಜಮಾನ್ಯವನ್ನು ಬದಲಾಯಿಸಬಲ್ಲನು
c ಹ್ ಔನ್ ಕಮಾಂಡ್ ನ ಅನ್ವಯವು ಹೀಗಿದೆ ಚೌನ್ ಸ್ಪೇಸ್ ಆಪ್ಷನ್ಸ್ ಸ್ಪೇಸ್ ಯಜಮಾನನ ಹೆಸರು ಸ್ಪೇಸ್ ಫೈಲ್ ನ ಹೆಸರು ಅಥವಾ ಡೈರಕ್ಟರಿಯ ಹೆಸರು
000113 000107 ನಾವು c ಹ್ ಔನ್ ಕಮಾಂಡ್ ನ ಜೊತೆಗೆ ಕೆಳಗಿನ ಆಯ್ಕೆಗಳನ್ನು ನೀಡಬಹುದು
R ಇದರಿಂದ ನೀವು ಪ್ರಸ್ತುತ ಇರುವ ಡೈರಕ್ಟರಿಯ ಉಪಡೈರಕ್ಟರಿಯಲ್ಲಿನ ಫೈಲ್ಗಳ ಅನುಮತಿಯನ್ನು ಬದಲಾಯಿಸಬಹುದು
c ಇದರಿಂದ ಪ್ರತಿ ಫೈಲ್ ನ ಅನುಮತಿಯನ್ನು ಬದಲಾಯಿಸಬಹುದು
f c ಹ್ ಔನ್ ಕಮಾಂಡ್ ನಲ್ಲಿ ಎರರ್ ಮೆಸೇಜ್ ಬರುವುದನ್ನು ತಡೆಯುತ್ತದೆ
ಈಗ ನಾವು ಕೆಲವು ಉದಾಹರಣೆಗಳನ್ನು ನೋಡೋಣ
ಅದಕ್ಕಾಗಿ ಟರ್ಮಿನಲ್ ಗೆ ಹೋಗಿ
ನಾವು ಖಾಲಿ ಫೈಲ್ಸ್ ಮತ್ತು ಫೋಲ್ಡರ್ ಗಳನ್ನು ರಚಿಸಿದ್ದ ಡೈರಕ್ಟರಿಗೆ ಹೋಗೋಣ
ಅಲ್ಲಿಗೆ ಹೋಗಲು ಸಿಡಿಯ ಸ್ಪೇಸ್ ಡೆಸ್ಕ್ಟಾಪ್ ಸ್ಲಾಶ್ ಫೈಲ್ ಅಟ್ರಿಬ್ಯೂಟ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ
ಈಗ ಕಮಾಂಡ್ ನ್ನು ಟೈಪ್ ಮಾಡಿ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಟೆಸ್ಟ್ಚೌನ್ ಅಂದರೆ t e s t c h o w ನ್ ಮತ್ತು ಎಂಟರ್ ಒತ್ತಿರಿ
ಇಲ್ಲಿ ನಾವು ಟೆಸ್ಟ್ಚೌನ್ ಎಂಬ ಫೈಲ್ ನ ಯಜಮಾನ ಶಾಹಿದ್ ಎಂದು ನೋಡಬಹುದು
ಫೈಲ್ ನ ಯಜಮಾನನನ್ನು ಬದಲಾಯಿಸಲು ಈ ಕಮಾಂಡ್ ನ್ನು ಟೈಪ್ ಮಾಡಿ ಸುಡೊ ಸ್ಪೇಸ್ c ಹ್ ಔನ್ ಸ್ಪೇಸ್ ಅನುಶಾ ಅಂದರೆ a n u s h ಆ ಸ್ಪೇಸ್ ಟೆಸ್ಟ್ಚೌನ್ ಅಂದರೆ t e s t c h o w ನ್ ಮತ್ತು ಎಂಟರ್ ಒತ್ತಿ
ಸುಡೋ ಪಾಸ್ವರ್ಡ್ ನಮೂದಿಸಿ ಮತ್ತು ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ t e s t c h o w ನ್ ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ
ಇಲ್ಲಿ ನಾವು ಫೈಲ್ ನ ಹೊಸ ಯಜಮಾನಿಯು ಅನೂಶಾ ಎಂದು ನೋಡಬಹುದು
ಈಗ ನಾವು ಡೈರೆಕ್ಟರಿಯ ಯಾಜಮಾನ್ಯವನ್ನು ಬದಲಿಸವುದು ಹೇಗೆ ಎಂದು ನೋಡೋಣ
ಈ ಕಮಾಂಡ್ ಅನ್ನು ಟೈಪ್ ಮಾಡಿ ಎಲ್ಎಸ್ l ಮತ್ತು ಎಂಟರ್ ಒತ್ತಿ
ಇಲ್ಲಿ ನಾವು test chown ಎಂಬ ಡೈರೆಕ್ಟರಿಯ ಯಜಮಾನ ಶಾಹಿದ್ ಎಂದು ನೋಡಬಹುದು
ಡೈರೆಕ್ಟರಿಯ ಯಾಜಮಾನ್ಯವನ್ನು ಬದಲಾಯಿಸಲು ಈ ಕಮಾಂಡ್ ನ್ನು ಟೈಪ್ ಮಾಡಿ ಸುಡೊ ಸ್ಪೇಸ್ ಚೌನ್ ಸ್ಪೇಸ್ ಮೈನಸ್ ಕ್ಯಾಪಿಟಲ್ R ಸ್ಪೇಸ್ a n u s h ಆ ಅನುಶಾ ಸ್ಪೇಸ್ ಡೈರಕ್ಟರಿಯ ಹೆಸರಾದ test chown ಮತ್ತು ಎಂಟರ್ ಒತ್ತಿ
ಅಗತ್ಯವಿದ್ದಲ್ಲಿ ಸುಡೋ ಪಾಸ್ವರ್ಡ್ ನಮೂದಿಸಿ ಮತ್ತು ಇನ್ನೊಮ್ಮೆ ಎಂಟರ್ ಒತ್ತಿ
ನಮ್ಮ ಅನುಕೂಲಕ್ಕಾಗಿ CltL ಒತ್ತುವ ಮೂಲಕ ಸ್ಕ್ರೀನ್ ಅನು ಕ್ಲಿಯರ್ ಮಾಡೋಣ
ಈಗ ಎಲ್ಎಸ್ ಸ್ಪೇಸ್ l ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಡೈರೆಕ್ಟರಿಯ ಹೊಸ ಯಜಮಾನಿಯನ್ನು ಅನೂಶಾ ಎಂದು ನೋಡಬಹುದು
ಚ್ಮೋಡ್ ಎಂಬ ಕಮಾಂಡ್ ಅನ್ನು ಒಂದು ಅಥವಾ ಹೆಚ್ಚಿನ ಫೈಲ್ಗಳ ಉಪಯೊಗದ ರೀತಿಯನ್ನು ಅಥವಾ ಅನುಮತಿಯನ್ನು ಬದಲಿಸಲು ಬಳಸಲಾಗುತ್ತದೆ
ಚ್ಮೋಡ್ ಕಮಾಂಡ್ ನ ಅನ್ವಯವು ಹೀಗಿದೆ ಚ್ಮೋಡ್ ಸ್ಪೇಸ್ options ಸ್ಪೇಸ್ ಮೋಡ್ ಸ್ಪೇಸ್ ಫೈಲ್ ನ ಹೆಸರು ಸ್ಪೇಸ್ ಚ್ಮೋಡ್ ಸ್ಪೇಸ್ options ಸ್ಪೇಸ್ ಫೈಲ್ ನ ಹೆಸರು
ನಾವು ಚ್ಮೋಡ್ ಕಮಾಂಡ್ ನ ಜೊತೆಗೆ ಈ ಕೆಳಗಿನ ಆಯ್ಕೆಗಳನ್ನು ನೀಡಬಹುದು
C ಬದಲಾದ ಫೈಲ್ಗಳ ಮುದ್ರಣದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ
f ಬದಲಾಗದ ಫೈಲ್ ಗಳ ಮಾಹಿತಿಯು ಯೂಸರ್ ಗೆ ತಿಳಿಯಬಾರದಿದ್ದಲ್ಲಿ ಈ ಆಯ್ಕೆಯನ್ನು ಉಪಯೋಗಿಸಲಾಗುತ್ತದೆ
ಉಪಯೋಗಗಳು ಅಥವಾ ಅನುಮತಿಗಳು ಈ ಕೆಳಗಿನಂತಿವೆ w ಓದುವಿಕೆ r ಬರೆಯುವಿಕೆ x ಕಾರ್ಯಾನ್ವಯನ s ಯೂಸರ್ ನ ಅಥವಾ ಗುಂಪಿನ ಐಡಿ ಯ ವಿನ್ಯಾಸ
ಪರ್ಯಾಯವಾಗಿ ನಾವು ಮೂರು ಅಂಕಿಯ ಅಷ್ಟಕ ಸಂಖ್ಯೆಗಳಿಂದ ಅನುಮತಿಗಳನ್ನು ಸೂಚಿಸಬಹುದು
ಮೊದಲ ಅಂಕಿಯು ಯಜಮಾನನ ಅನುಮತಿಗಾಗಿ ಇದೆ ಎರಡನೆಯ ಅಂಕಿಯು ಗುಂಪಿನ ಅನುಮತಿಗಾಗಿ ಇದೆ ಮತ್ತು ಮೂರನೇಯ ಅಂಕಿಯು ಇತರ ಅನುಮತಿಗಾಗಿ ಇದೆ
ಅನುಮತಿಗಳನ್ನು ಕೆಳಗಿನ ಆಕ್ಟಲ್ ಮೌಲ್ಯಗಳು ಸೇರಿಸಿ ಲೆಕ್ಕಹಾಕಲಾಗಿದೆ 4 ಅದು ಓದುವಿಕೆ 2 ಅದು ಬರೆಯುವಿಕೆ 1 ಅದು ಕಾರ್ಯಗತಗೊಳಿಸುವಿಕೆ ಈಗ ನಾವು ಚ್ಮೋಡ್ ನ ಕೆಲವು ಉದಾಹರಣೆಗಳನ್ನು ನೋಡೋಣ
ಟರ್ಮಿನಲ್ ಗೆ ಹೋಗಿ ಎಕ್ಸಾಂಪಲ್1 ಫೈಲ್ ನ್ನು ನಿರ್ವಹಿಸಲು ಬೇಕಾದ ಅನುಮತಿಯನ್ನು ನೀಡಲು ಕಮಾಂಡ್ ಬರೆಯಿರಿ
ಇದಕ್ಕೂ ಮುನ್ನ ನಾನು ಪುನಃ ಸಿಎಲ್ಟಿ L ಒತ್ತುವ ಮೂಲಕ ಸ್ಕ್ರೀನ್ ಅನ್ನು ಸ್ವಚ್ಛಗೊಳಿಸುತ್ತೇನೆ
ಈಗ ಚ್ಮೋಡ್ ಸ್ಪೇಸ್ ux ಸ್ಪೇಸ್ ಎಕ್ಸಾಂಪಲ್1 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್1 ಎಂದು ಟೈಪ್ ಮಾಡಿ ಬದಲಾವಣೆಗಳನ್ನು ನೋಡಲು ಎಂಟರ್ ಒತ್ತಿ
ಇಲ್ಲಿ ನೀವು ಎಕ್ಸಾಂಪಲ್1 ಎಂಬ ಫೈಲ್ ಅನ್ನು ಓದುವಬರೆಯುವಕಾರ್ಯಗತಗೊಳಿಸುವ ಅನುಮತಿಯನ್ನು ಯಜಮಾನನಿಗೂ ಓದುವಕಾರ್ಯಗತಗೊಳಿಸುವ ಅನುಮತಿಯನ್ನು ಗುಂಪಿಗೂ ಮತ್ತು ಇತರರಿಗೆ ಕೇವಲ ಕಾರ್ಯಗತಗೊಳಿಸುವ ಅನುಮತಿಯನ್ನು ನೀಡಲಾಗಿದೆ ಎಂದು ನೋಡಬಹುದು
ಈಗ ಚ್ಮೋಡ್ ಸ್ಪೇಸ್ 751 ಸ್ಪೇಸ್ ಎಕ್ಸಾಂಪಲ್1 ಎಂಬ ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್1 ಎಂದು ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ
ಇಲ್ಲಿ ನೀವು ಮೇಲೆ ನೀಡಿದ ಕಮಾಂಡ್ ಎಕ್ಸಾಂಪಲ್1 ಎಂಬ ಫೈಲ್ ಅನ್ನು ಓದುವಬರೆಯುವಕಾರ್ಯಗತಗೊಳಿಸುವ ಅನುಮತಿಯನ್ನು ಯಜಮಾನನಿಗೂ ಓದುವಕಾರ್ಯಗತಗೊಳಿಸುವ ಅನುಮತಿಯನ್ನು ಗುಂಪಿಗೂ ಮತ್ತು ಇತರರಿಗೆ ಕೇವಲ ಕಾರ್ಯಗತಗೊಳಿಸುವ ಅನುಮತಿಯನ್ನು ನೀಡಿದೆ ಎಂದು ನೋಡಬಹುದು
ಪ್ರತಿಯೊಬ್ಬನಿಗೂ ಎಕ್ಸಾಂಪಲ್1 ಫೈಲ್ ಅನ್ನು ಓದಲು ಮಾತ್ರ ಅನುಮತಿಯನ್ನು ನಿಗದಿಪಡಿಸಲು ಚ್ಮೋಡ್ ಸ್ಪೇಸ್ r ಸ್ಪೇಸ್ ಎಕ್ಸಾಂಪಲ್1 ಎಂಬ ಕಮಾಂಡ್ ಟೈಪ್ ಮಾಡಿ ಮತ್ತು ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್1 ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಪ್ರತಿಯೊಬ್ಬರಿಗೂ ಎಕ್ಸಾಂಪಲ್1 ಫೈಲ್ ಅನ್ನು ಓದಲು ಮಾತ್ರ ಅನುಮತಿಯನ್ನು ನೀಡಿರುವುದನ್ನು ನಾವು ನೋಡಬಹುದು
ಅನುಮತಿಯನ್ನು ಪುನಃ ಪುನಃ ಪರಿವರ್ತಿಸಲು ಓದುವಿಕೆಯ ಮತ್ತು ಕಾರ್ಯಗತಗೊಳಿಸುವಿಕೆಯ ಅನುಮತಿಯನ್ನು ಎಲ್ಲರಿಗೂ ನೀಡಲು ಹಾಗೂ ಡೈರೆಕ್ಟರಿ1 ಎಂಬ ಡೈರೆಕ್ಟರಿಯಲ್ಲಿ ಬರೆಯುವ ಅನುಮತಿಯನ್ನು ಯಜಮಾನನಿಗೆ ಕೊಡಲು ಈ ಕಮಾಂಡ್ ಅನ್ನು ಬರೆಯಿರಿ
ಚ್ಮೋಡ್ ಸ್ಪೇಸ್ ಮೈನಸ್ ಕ್ಯಾಪಿಟಲ್ R ಸ್ಪೇಸ್ 755 ಸ್ಪೇಸ್ ಡೈರೆಕ್ಟರಿ1 ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ ಬದಲಾವಣೆಗಳನ್ನು ನೋಡಿ
ಯೂಸರ್ ಗೆ ಎಕ್ಸಾಂಪಲ್2 ಎಂಬ ಫೈಲ್ ನಲ್ಲಿ ಕಾರ್ಯಗತಗೊಳಿಸುವಿಕೆಯ ಅನುಮತಿಯನ್ನು ನೀಡಲು ಈ ಕಮಾಂಡ್ ಅನ್ನು ಟೈಪ್ ಮಾಡಿ ಚ್ಮೋಡ್ ಸ್ಪೇಸ್ ux ಸ್ಪೇಸ್ ಎಕ್ಸಾಂಪಲ್2 ಈಗ ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್2 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಎಕ್ಸಾಂಪಲ್2 ಫೈಲ್ ನಲ್ಲಿ ಕಾರ್ಯಗತಗೊಳಿಸುವ ಅನುಮತಿಯನ್ನು ಯೂಸರ್ ಗೆ ನೀಡಲಾಗಿದೆ ಎಂದು ನೋಡಬಹುದು
ಎಕ್ಸಾಂಪಲ್3 ಫೈಲ್ ನಲ್ಲಿ ಬರೆಯುವ ಅನುಮತಿಯನ್ನು ಗುಂಪಿಗೆ ಕೊಡಲು ಈ ಕಮಾಂಡ್ ಅನ್ನು ಟೈಪ್ ಮಾಡಿ ಚ್ಮೋಡ್ ಸ್ಪೇಸ್ gw ಸ್ಪೇಸ್ ಎಕ್ಸಾಂಪಲ್3 ಎಂಟರ್ ಒತ್ತಿ
ಮತ್ತು ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್3 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಗುಂಪಿಗೆ ಬರೆಯುವ ಅನುಮತಿಯನ್ನು ನೀಡಲಾಗಿದೆ ಎಂದು ಕಾಣಬಹುದು
ಬರೆಯುವ ಅನುಮತಿಗಳನ್ನು ಎಲ್ಲರಿಗೂ ತೆಗೆದುಹಾಕಲು ಈ ಕಮಾಂಡ್ ಟೈಪ್ ಮಾಡಿ ಚ್ಮೋಡ್ ಸ್ಪೇಸ್ a ವ್ಯೂ ಸ್ಪೇಸ್ ಎಕ್ಸಾಂಪಲ್3 ಮತ್ತು ಎಂಟರ್ ಒತ್ತಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್3 ಎಂದು ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಬರೆಯುವ ಅನುಮತಿಯನ್ನು ತೆಗೆಯಲಾಗಿದೆ ಎಂದು ಕಾಣಬಹುದು
ಒಂದು ಅಥವಾ ಹೆಚ್ಚು ಫೈಲ್ ಗಳುಳ್ಳ ಗುಂಪನ್ನು ನ್ಯೂಗ್ರೂಪ್ ಗೆ ಬದಲಿಸಲು ಚಿಜಿಆರ್ಪಿ ಕಮಾಂಡ್ ಅನ್ನು ಬಳಸಲಾಗುತ್ತದೆ
ನ್ಯೂಗ್ರೂಪ್ ಎಂಬುದೊಂದು ಗ್ರೂಪ್ ಇದ್ ಯ ಸಂಖ್ಯೆಯಾಗಿದೆ ಅಥವಾ etcgroup ನಲ್ಲಿ ಇರುವ ಒಂದು ಗುಂಪಿನ ಹೆಸರಾಗಿದೆ
ಕೇವಲ ಫೈಲ್ ನ ಯಜಮಾನ ಅಥವಾ ವಿಶೇಷಾಧಿಕಾರವುಳ್ಳ ಬಳಕೆದಾರ ಮಾತ್ರ ಗುಂಪನ್ನು ಬದಲಿಸಬಲ್ಲನು
ಚಿಜಿಆರ್ಪಿ ಕಮ್ಯಾಂಡ್ ಈ ತರಹನಾಗಿದೆ ಚಿಜಿಆರ್ಪಿ ಸ್ಪೇಸ್ options ಸ್ಪೇಸ್ ನ್ಯೂಗ್ರೂಪ್ ಸ್ಪೇಸ್ ಫೈಲ್ಸ್
ಈಗ ನಾವು ಟರ್ಮಿನಲ್ ಹೋಗಿ ಚಿಜಿಆರ್ಪಿ ಕಮಾಂಡ್ ನ ಕೆಲವು ಉದಾಹರಣೆಗಳನ್ನು ನೋಡೋಣ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್4 ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಗುಂಪಿನ ಅನುಮತಿ ಬಳಕೆದಾರನಾದ ಶಾಹಿದ್ ಗೆ ಇರುವುದನ್ನು ಕಾಣಬಹುದು
ಗುಂಪಿನ ಅನುಮತಿಯನು ಬದಲಾಯಿಸಲು ಈ ಕಮಾಂಡ್ ಟೈಪ್ ಮಾಡಿ ಸುಡೊ ಸ್ಪೇಸ್ ಚಿಜಿಆರ್ಪಿ ಸ್ಪೇಸ್ ರೋಹಿತ್ ಸ್ಪೇಸ್ ಎಕ್ಸಾಂಪಲ್4 ಎಂಟರ್ ಒತ್ತಿ
ಅಗತ್ಯವಿದ್ದಲ್ಲಿ ಸುಡೊ ಪಾಸ್ವರ್ಡ್ ನಮೂದಿಸಿ
ಈಗ ಎಲ್ಎಸ್ ಸ್ಪೇಸ್ l ಸ್ಪೇಸ್ ಎಕ್ಸಾಂಪಲ್4 ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಗುಂಪಿನ ಅನುಮತಿಯು ಶಾಹಿದ್ ನಿಂದ ರೋಹಿತ್ ಗೆ ಬದಲಾಗಿರುವುದನ್ನು ನೋಡಬಹುದು
ಇನೋಡ್ ಸಂಖ್ಯೆ ಎನ್ನುವುದು ಡಿವೈಸ್ ನ ಜೊತೆಗಿರುವ ಒಂದು ಅನನ್ಯ ಪೂರ್ಣಾಂಕವಾಗಿರುತ್ತದೆ
ಇನೋಡ್ ನಿಯಮಿತ ಫೈಲ್ ಅಥವಾ ಡೈರೆಕ್ಟರಿಯ ಮೂಲ ಮಾಹಿತಿಯನ್ನು ಶೇಖರಿಸಿಡುತ್ತದೆ
ಎಲ್ಲಾ ಫೈಲ್ಗಳು ಇನೋಡ್ಸ್ ನೊಂದಿಗೆ ಸಂಪರ್ಕದಲ್ಲಿರುತ್ತವೆ
ಒಂದು ಪ್ರೋಗ್ರಾಂ ಯಾವುದಾದರೊಂದು ಫೈಲ್ ಅನ್ನು ಹೆಸರಿನ ಮೂಲಕ ಸೂಚಿಸಬಯಸಿದಲ್ಲಿ ಸಿಸ್ಟಮ್ ಆ ಫೈಲ್ ನ ಹೆಸರನ್ನು ಇನೋಡ್ ನ ಸಂಪರ್ಕದಿಂದ ಹುಡುಕುತ್ತದೆ
ಒಂದು ಫೈಲ್ ನ ಇನೋಡ್ ಸಂಖ್ಯೆಯನ್ನು ನೋಡಲು ನಾವು ಎಲ್ಎಸ್ ಸ್ಪೇಸ್ i ಎಂಬ ಕಮಾಂಡ್ ಅನ್ನು ಬಳಸಬಹುದಾಗಿದೆ
ಈಗ ಎಲ್ಎಸ್ ಸ್ಪೇಸ್ i ಸ್ಪೇಸ್ ಎಕ್ಸಾಂಪಲ್5 ಎಂಬ ಕಮಾಂಡ್ ಅನ್ನು ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ಫೈಲ್ ನ ಮೊದಲು ಬರೆದ ಸಂಖ್ಯೆಯು ಫೈಲ್ ನ ಇನೋಡ್ ಸಂಖ್ಯೆಯಾಗಿದೆ
ಇನೋಡ್ ಗಳು ಒಮ್ಮೆ ಒಂದು ಡೈರಕ್ಟರಿಯೊಂದಿಗೆ ಮಾತ್ರ ಸಂಬಂಧಿಸಿರುತ್ತವೆ
ಹಾರ್ಡ್ ಲಿಂಕ್ ಗಳು ಒಂದು ಇನೋಡ್ ನ ಮೂಲಕ ಅನೇಕ ಡೈರಕ್ಟರಿಗಳ ಹೆಸರಿನ ಜೊತೆ ಸಂಬಂಧ ಹೊಂದಿರುತ್ತವೆ
ಲ್ನ್ ಎಂಬುದು ಸಂಬಂಧಕಲ್ಪಿಸಲಿರುವ ಕಮಾಂಡ್ ಆಗಿದೆ
ಹಾರ್ಡ್ ಲಿಂಕ್ ರಚಿಸಲು ಲ್ನ್ ಕಮಾಂಡ್ ಹೀಗಿದೆ ಲ್ನ್ ಸ್ಪೇಸ್ ಸೋರ್ಸ್ ಸ್ಪೇಸ್ ಲಿಂಕ್ ಇಲ್ಲಿ ಸೋರ್ಸ್ ಎಂಬುದು ಈಗಾಗಲೇ ಇರುವ ಫೈಲ್ ಹಾಗೂ ಲಿಂಕ್ ಎನ್ನುವುದು ರಚಿಸಬೇಕಾದ ಫೈಲ್ ಆಗಿದೆ
ಈಗ ನಾವು ಹಾರ್ಡ್ ಲಿಂಕ್ ಗಳ ಕೆಲವು ಉದಾಹರಣೆಗಳನು ನೋಡೋಣ
ನಾನು ಮತ್ತೆ ಸ್ಕ್ರೀನ್ ಅನ್ನು ಸ್ವಚ್ಛ ಮಾಡುತ್ತೇನೆ
ಈಗ ಲ್ನ್ ಸ್ಪೇಸ್ ಎಕ್ಸಾಂಪಲ್1 ಸ್ಪೇಸ್ ಎಕ್ಸಾಂಪ್ಲೆಲ್ನ ಎಂದು ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಎರಡೂ ಫೈಲ್ ಗಳ ಇನೋಡ್ ಸಂಖ್ಯೆಯನ್ನು ಪ್ರದರ್ಶಿಸಲು ಎಲ್ಎಸ್ ಸ್ಪೇಸ್ i ಸ್ಪೇಸ್ ಎಕ್ಸಾಂಪಲ್1 ಸ್ಪೇಸ್ ಎಕ್ಸಾಂಪ್ಲೆಲ್ನ ಎಂಬ ಕಮಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಎರಡೂ ಫೈಲ್ ಗಳ ಇನೋಡ್ ಸಂಖ್ಯೆಯು ಒಂದೇ ಎಂದು ಕಾಣಬಹುದು ಎಕ್ಸಾಂಪಲ್1 ಎಂಬ ಫೈಲ್ ಗೆ ಫೈಲ್ ಎಕ್ಸಾಂಪ್ಲೆಲ್ನ ಎಂಬುದು ಹಾರ್ಡ್ ಲಿಂಕ್ ಆಗಿದೆ
ಸಾಫ್ಟ್ ಲಿಂಕ್ ಸಿಂಬಾಲಿಕ್ ಲಿಂಕ್ ಎಂಬುದೊಂದು ಫೈಲ್ ನ ವಿಶಿಷ್ಟ ಪ್ರಕಾರವಾಗಿದ್ದು ಇಲ್ಲಿ ಬೇರೆ ಫೈಲ್ ನ ಅಥವಾ ಡೈರಕ್ಟರಿಯ ಉಲ್ಲೇಖವು ಅದರ ಪರಿಪೂರ್ಣ ಅಥವಾ ಅದಕ್ಕೆ ಸಂಬಂಧಿಸಿದ ಪಾಥ್ ನೊಂದಿಗೆ ಇರುತ್ತದೆ
ಸಾಫ್ಟ್ ಲಿಂಕ್ ಗಳನ್ನು ರಚಿಸಲು ಲ್ನ್ ಆದೇಶವು ಹೀಗಿದೆ ಲ್ನ್ ಸ್ಪೇಸ್ s ಸ್ಪೇಸ್ target filename ಸ್ಪೇಸ್ symbolic filename ಈಗ ನಾವು ಸಾಫ್ಟ್ ಲಿಂಕ್ ನ ಕೆಲವು ಉದಾಹರಣೆಗಳನ್ನು ನೋಡೋಣ
ಸಾಫ್ಟ್ ಲಿಂಕ್ ರಚಿಸಲು ಲ್ನ್ ಸ್ಪೇಸ್ s ಸ್ಪೇಸ್ ಎಕ್ಸಾಂಪಲ್1 ಸ್ಪೇಸ್ ಎಕ್ಸಾಂಪಲ್ಸಾಫ್ಟ್ ಎಂದು ಕಮ್ಯಾಂಡ್ ಟೈಪ್ ಮಾಡಿ ಎಂಟರ್ ಒತ್ತಿ
ಈಗ ಎರಡೂ ಫೈಲ್ಗಳ ಇನೋಡ್ ಸಂಖ್ಯೆ ಮತ್ತು ಲಿಸ್ಟ್ ಅನ್ನು ಪ್ರದರ್ಶಿಸಲು ಎಲ್ಎಸ್ ಸ್ಪೇಸ್ li ಸ್ಪೇಸ್ ಎಕ್ಸಾಂಪಲ್1 ಸ್ಪೇಸ್ ಎಕ್ಸಾಂಪಲ್ಸಾಫ್ಟ್ ಎಂಬ ಕಮಾಂಡ್ ಅನ್ನು ಟೈಪ್ ಮಾಡಿ ಎಂಟರ್ ಒತ್ತಿ
ಇಲ್ಲಿ ನಾವು ಎರಡೂ ಫೈಲ್ ಗಳ ಇನೋಡ್ ಸಂಖ್ಯೆ ವಿಭಿನ್ನವಾಗಿದೆ ಮತ್ತು ಎಕ್ಸಾಂಪಲ್ಸಾಫ್ಟ್ ಎನ್ನುವುದು ಎಕ್ಸಾಂಪಲ್1 ನ ಸಾಫ್ಟ್ ಲಿಂಕ್ ಆಗಿದೆ ಎಂದು ನೋಡಬಹುದು
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿನಕ್ಸ್ ಫೈಲ್ಸ್ ನ ಗುಣಲಕ್ಷಣಗಳಾದ ಒಂದು ಫೈಲ್ ನ ಅನುಮತಿ ಯಾಜಮಾನ್ಯ ಮತ್ತು ಗುಂಪನ್ನು ಬದಲಾಯಿಸುವ ಬಗೆಯನ್ನು ಕಲಿತಿದ್ದೇವೆ
ನಾವು ಫೈಲ್ ಒಂದರ ಇನೋಡ್ ಹಾಗೂ ಸಾಫ್ಟ್ ಮತ್ತು ಹಾರ್ಡ್ ಲಿಂಕ್ ಗಳ ಬಗ್ಗೆ ಕಲಿತಿದ್ದೇವೆ
ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ತಲುಪಿದೆವು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆ ಇಂದ ವಾಸುದೇವ
ಧನ್ಯವಾದಗಳು ಶುಭವಿದಾಯ